ಈ ಚಿತ್ರದಲ್ಲಿ ನಮಗೆ ಅಸ್ತಿಪಂಜರವನ್ನು ಮಲಗಿಸಿರುವುದು ಕಾಣುತ್ತಿದೆ ಇದು ಒಂದು ಆಸ್ಪತ್ರೆಯ ಕೋಣೆಯಲ್ಲಿರುವ ದೃಶ್ಯ ಇಲ್ಲಿ ಎಲ್ಲ ಮದ್ದುಗಳು ಕಾಣುತ್ತಿವೆ. ಅಸ್ತಿಪಂಜರವು ಮಲಗಿರುವುದು--

ರೈಲು ಹಾದಿಯ ಬಳಿ ವಿದ್ಯುತ್ ಕಂಬ ಇದೆ.